ಹಳದಿ ಮತ್ತು ಕೆಂಪು ಬಣ್ಣದ ಟೈಲ್ಸ್ ಗಳಿವೆ.

ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಚಹವನ್ನು ಕೊಡುತ್ತಿರುವುದನ್ನು ನೋಡಬಹುದು.

ಈ ಚಿತ್ರದಲ್ಲಿ ಒಂದು ಮೆಕಾನಿಕ್ ಅಂಗಡಿಯನ್ನು ನೋಡಬಹುದು.

ಸ್ಕೂಟಿ ಹ್ಯಾಂಡಲ್ ಮೇಲೆ ನೀಲಿ ಬಣ್ಣದ ಬಟ್ಟೆಯನ್ನು ಹಾಕಿದ್ದಾರೆ.

ಇಲ್ಲಿ ಬಿಳಿ ಬಣ್ಣದ ಟೇಬಲ್ ಗಳನ್ನು ಇಟ್ಟಿದ್ದಾರೆ.

ನಾಲ್ಕು ಮತ್ತು ಐದನೇ ಮಹಡಿಯಲ್ಲಿ ನಿಂಜ ಫಿಟ್ನೆಸ್ ಎಂದು ಬರೆದಿದ್ದಾರೆ.

ಈ ಚಿತ್ರದಲ್ಲಿ ಬುಕ್ಸ್ ಸ್ಟ್ಯಾಂಡ್ ಅನ್ನು ನೋಡಬಹುದು.

ಬಿಳಿ ನೇರಳೆ ಹಳದಿ ಮತ್ತು ಕೆಂಪು ಬಣ್ಣದ ಕೇಕ್ ಗಳು ಇವೆ.

ಈ ಚಿತ್ರದಲ್ಲಿ ಕಾರು ಆಟೋ ಗಳನ್ನು ನೋಡಬಹುದು.

ಈ ಚಿತ್ರದಲ್ಲಿ ದೇವಸ್ಥಾನದ ಮುಂದೆ ಜನರು ಇರುವುದನ್ನು ನೋಡಬಹುದು.

ಅಲ್ಲಿ ತೂಕ ಮಾಡುವ ಮಶಿನ್ ಸಹ ಇದೆ.

ಈ ಚಿತ್ರದಲ್ಲಿ ಬಹಳಷ್ಟು ಜನರು ಕೆಲಸ ಮಾಡುತ್ತಿರುವ ದೃಶ್ಯವನ್ನು ನೋಡಬಹುದು.

ಕೆಲವರು ರೋಲರ್ ತರಹದ ವಸ್ತುವನ್ನು ಕೈಯಲ್ಲಿ ಹಿಡಿದಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಪಾರ್ಕ್ ಅನ್ನು ನೋಡಬಹುದು.

ಹಾಗೆ ಅದರ ಪಕ್ಕದಲ್ಲಿ ಒಂದು ಕೊಣೆಯ ಎಂಟ್ರೆನ್ಸ್ ಇದೆ.

ಕೆಲವರು ಹಳದಿ ಅಂಗಿ ಮತ್ತು ಬಿಳಿ ಪ್ಯಾಂಟ್ ಅನ್ನು ಧರಿಸಿದ್ದಾರೆ.

ಈ ಚಿತ್ರದಲ್ಲಿ ತರಕಾರಿಗಳ ಚಿತ್ರವನ್ನು ನೋಡಬಹುದು.

ಇಲ್ಲಿ ಕೆಂಪು ಬಣ್ಣದ ಡಸ್ಕ್ ಇದೆ.

ಅದನ್ನು ಒಬ್ಬ ವ್ಯಕ್ತಿ ಕೈಯಲ್ಲಿ ಹಿಡಿದಿದ್ದಾರೆ.

ಇದರ ಹಿಂದೆ ಸಾಕಷ್ಟು ಹಸಿರು ಗಿಡಗಳು ಹಾಗೂ ಮರಗಳು.

ಈ ಚಿತ್ರದಲ್ಲಿ ಟೋಟೋ ಎಂಬ ಬೋರ್ಡ್ ಅನ್ನು ನೋಡಬಹುದು.

ಎಡಕ್ಕೆ ಗಾಜಿನ ದ್ವಾರವಿರುವ ಅಂಗಡಿ ಇದೆ.

ಸುತ್ತ ಮುತ್ತ ಹಸಿರು ಎಲೆಗಳನ್ನು ನೋಡಬಹುದು.

ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಟ್ರ್ಯಾಕ್ಟರ್ ಮೇಲೆ ಕುಳಿತಿರುವ ದೃಶ್ಯವನ್ನು ನೋಡಬಹುದು.

ಮಿರರ್ ಅಲ್ಲಿ ಬೇರೆ ಬೇರೆಯಾದ ಜಿಮ್ ಎಕ್ಯುಪ್ಮೆಂಟ್ಸ ಗಳನ್ನು ನೋಡಬಹುದು.

ಒಬ್ಬ ವ್ಯಕ್ತಿ ನಿಂತು ಬೋರ್ಡನ್ನು ಹಿಡಿದಿರುವ ದೃಶ್ಯವನ್ನು ನಾವು ನೋಡಬಹುದು.